ಇದು ಕೂಡ ಜಿಮ್ ನ ಸುಂದರದ ಚಿತ್ರವಾಗಿದೆ. ಇಲ್ಲಿ ಜಿಮ್ ನ ಬಗ್ಗೆ ಹೇಳುವ ಅನೇಕ ರೀತಿಯ ವಸ್ತುಗಳು ಇಲ್ಲಿ ಕಾಣಿಸುತ್ತಿವೆ. ಜಿಮ್ ಒಂದು ಸುಂದರ ಜಿಮ್ ಆಗಿದೆ.

ಇದು ರಿಸೆಪ್ ಫಿಟ್ನೆಸ್ ಎಂಬ ಒಂದು ಜಿಮ್ ನ ಚಿತ್ರವಾಗಿದೆ.

ಈ ಚಿತ್ರವೂ ವಿಜಯ್ಪುರದಲ್ಲಿ ನೋಡಲು ಸಿಗುತ್ತದೆ. ಇದು ಸುಂದವಾದ ಶಿಲ್ಪ ಕಲೆ.